ಹಾಗೆಯೇ ಸೂಪರ್ ಬಾಡಿ ಬಿಲ್ಡಿಂಗ್ ವೈಟ್ ಲಾಸ್ ಎಂಬ ಬೋರ್ಡ್ ಗಳನ್ನು ನಾವು ನೋಡುತ್ತಿದ್ದೇವೆ.

ಹಾಗೆಯೇ ಈ ಅಂಗಡಿಯಲ್ಲಿ ಹಲವಾರು ತಿನ್ನುವ ಹಾಗು ಶಾಂಪು ವಸ್ತುಗಳನ್ನು ನೋಡಬಹುದು.

ಹಾಗೆಯೇ ಸುತ್ತಮುತ್ತಲು ಹಲವಾರು ಮಕ್ಕಳು ಆಟ ಆಡುತ್ತಿರುವುದನ್ನು ಕೂಡ ನಾವು ನೋಡುತ್ತಿದ್ದೇವೆ.

ಈ ಚಿತ್ರದಲ್ಲಿ ನಾವು ಹಲವಾರು ಬಂಡೆಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಬೇಕರಿಯನ್ನು ನೋಡಬಹುದು.

ಹಾಗೆಯೆ ಈ ಬೇಕರಿ ಯಲ್ಲಿ ಹಲವಾರು ತಿಂಡಿಯ ಸಾಮಗ್ರಿಗಳು ಹಾಗೆಯೆ ಜ್ಯೂಸಿ ನ ಬಾಟಲ ಗಳನ್ನು ಸಾಲಾಗಿ ಜೋಡಿಸಿರುವುದನ್ನು ನಾವು ಕಾಣುತ್ತಿದ್ದೇವೆ.

ಹಾಗೆಯೆ ಹಾಲಿ ನ ಮದ್ಯದಲ್ಲಿ ದೊಡ್ಡದಾದ ಲೈಟ್ ನ್ನು ಕೂಡ ನಾವು ಕಾಣಬಹುದು.

ಹಾಗೆಯೆ ಈ ಪಾರ್ಕಿ ನ ಸುತ್ತ ಮುತ್ತಲು ಹಲವಾರು ಗಿಡಮರಗಳನ್ನು ನಾವು ನೋಡಬಹುದು.

ಈ ಮೈದಾನದಲ್ಲಿ ಹಲವಾರು ವ್ಯಕ್ತಿಯರು ನಿಂತಿರುವುದನ್ನು ಕೂಡ ನಾವು ನೋಡುತ್ತಿದ್ದೇವೆ.

ಹಾಗೆ ಇಲ್ಲಿ ಹಲವಾರು ಅಂಗಡಿಗಳನ್ನು ಕೂಡ ನಾವು ನೋಡಬಹುದು.

ಈ ವಾಹನವನ್ನು ಜೆಟ್ ಸ್ಪ್ರೇನಿಂದ ವಾಶ್ ಮಾಡುತ್ತಿರುವುದನ್ನು ಕೂಡ ನಾವು ಕಾಣಬಹುದು.

ಈ ಚಿತ್ತಿರದಲ್ಲಿ ನಾವು ಒಂದು ಎಚ್_ಡಿ_ಎಫ್_ಸಿ ಬ್ಯಾಂಕ್ ಎಂಬ ಬೋರ್ಡನ್ನು ನೋಡುತ್ತಿದ್ದೇವೆ.

ಈ ಸ್ಟ್ಯಾಚು ಗಳ ಸುತ್ತ ಮುತ್ತಲು ಹಲವಾರು ಬಂಡೆಗಳನ್ನು ಕೂಡ ನಾವು ನೋಡಬಹುದು.

ಚಿತ್ರದಲ್ಲಿ ನಾವು ಹಲವಾರು ವಿದ್ಯಾರ್ಥಿಗಳು ಅವರ ಪ್ರಾಜೆಕ್ಟಿನ ಮೇಲೆ ಕೆಲಸ ಮಾಡುತ್ತಿರುವುದನ್ನು ಕಾಣಬಹುದು.

ಹಾಗೆಯೇ ಆ ಡೆಸ್ಕಿನ ಮೇಲೆ ಲ್ಯಾಂಪಿನ ಅಕಾರದಲ್ಲಿ ಒಂದು ಪೇಪರ್ ಅನ್ನು ಕೂಡ ನೋಡಬಹುದು.

ಈ ಚಿತ್ತಿರದಲ್ಲಿ ನಾವು ಒಂದು ಕಾನ್ಸರ್ಟ್ ನಡೆಯುತ್ತಿರುವುದನ್ನು ಕಾಣಬಹುದು.

ಹಾಗೆಯೇ ಇದರ ಸುತ್ತಮುತ್ತಲು ಹಲವಾರು ಜನರು ನಿಂತು ಕೊಂಡಿರುವುದನ್ನು ಕೂಡ ನಾವು ಕಾಣುತ್ತಿದ್ದೇವೆ.